ಅಂಳಿಯ ಅಂಶಗಳಿಂದ ನಮ್ಮ ಮನಸಿನ ದೇಹಕ್ಕೆ ಕೆಲವೊಂದ್--

ಹೆಂಗಸರು ಇವತ್ತಿನ ಕಾಲದಲ್ಲಿ ಬಲಸ್ತ ಇದಾರೆ ಸರ್ ಹಾಗೇ ಚೂಡಿಧಾರ್ ಮನೇಲಿ ಬಲಸ್ತ ಚೂಡಿ ಚೂಡಿಧಾರ್ ಬಲಸ್ತ ಹಾಕೋಳುವಂತ ಟ್ರೆಂಡ್ ಹೆಚ್ಚಾಗ್ತಾ ಇದೆ.

ಕಾಲವೆಗಳ ಮುಕಾಂತರ ನೀರು ಬಂದು ಒಂದ್ ಒಂದ್ಕಡೆ ಶೇಖರಣೆಅಗಿದು ಅವುಗಳು ನೀರು ಇದ್ರೂ ಮುಕಾಂತರ ಡ್ರೈನೇಜ್ ಮುಕಾಂತರ ಹೂಲ ಗದ್ಧೆಗಳಿಗೆ ನೀರು ಹರಿ--

ರೋಡ್ ಸರ್ವೇಯರ್ ರೋಡ್ ಸರ್ವೇ ಮಾಡೋ --

ಒಳ್ಳೆ ಒಳ್ಳೆ ಚನ್ನಾಗ್ ಇರ್ತವು ಅಂತಾ ಹೇಳ್ಬಹುದು.

ಕಡಿಮೆ ದೊಡ್ಡಿನ ಖರ್ಚಿನಲ್ಲಿ ಜನರು ಒಂದು ಸ್ಥಳದಿಂದ ಮತ್ತ್ತೊಂದು ಸ್ಥಳಕೇ ತಮ್ಮ ಪಯಣವನ ಬೆಳ್ಸಿ ಅವರು ಕೆಲಸ ಕಾರ್ಯಗಳ ಬರಿ ಪಯಣ ಆಗಿರ್ಬಹುದು ಸಾರಪುಸಾಮಗ್ರಿಗಳ್ ಆಗಿರ್ಬಹುದು ಮತ್ತ್ ಎಲ್ಲವನು ಕೂಡ--